ಫ್ರಿಜ್ಜಲ್ಲಿ ಹಲವಾರು ಜ್ಯೂಸ್ ಗಳು ಇದ್ದಾವೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಆಟದ ಮೈದಾನವಾಗಿದ್ದು--

ಇಲ್ಲಿ ವ್ಯಕ್ತಿಗಳು ಓಡಾಡುತ್ತಿದ್ದಾರೆ ಹಾಗು ಕೆಲವ ವ್ಯಕ್ತಿಗಳು ಕೂತುಕೊಂಡಿದ್ದಾರೆ.

ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಫಿಶ್ ಅಂಗಡಿಯಾಗಿದ್ದು--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಜಿಮ್ ಆಗಿದ್ದು--

ಹಾಗೂ ಬಸ್ ಒಳಗೆ ವ್ಯಕ್ತಿಗಳು ಕೂತುಕೊಂಡಿದ್ದಾರೆ.

ಹಾಗೆ ಹಸಿರು ಬಣ್ಣದ ಮ್ಯಾಟನ್ನು ಹಾಕಿದ್ದಾರೆ.

ಹಾಗು ಅಲ್ಲಿ ದೊಡ್ಡ ದೊಡ್ಡ ಗಿಡಮರಗಳು ಇದ್ದಾವೆ.

ಹಾಗು ಒಬ್ಬ ವ್ಯಕ್ತಿ ಇಲ್ಲಿ ಸೈಕಲ್ ನಿಲ್ಸಿಕೊಂಡು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಬ್ಯಾಂಕ್ ಆಗಿದ್ದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ನದಿಯಾಗಿದ್ದು--

ಜೆ_ಸಿ_ಪಿ ಇದೆ ಒಬ್ಬ ವ್ಯಕ್ತಿ ಇಲ್ಲಿ ನಿಂತುಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಬೆಳ್ಳಿ ಅಂಗಡಿಯಾಗಿದ್ದು--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ನದಿ ಆಗಿದ್ದು--

ಈ ಅಂಗಡಿಯಲ್ಲಿ ಎಲ್ಲಾ ದಿನಸಿ ಸಾಮನುಗಳು ಇದ್ದಾವೆ.

ಹಾಗು ಇಲ್ಲಿ ವ್ಯಕ್ತಿಗಳು ಆ ಅಂಗಡಿಯನ್ನು ಓಪನ್ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಆಟದ ಮೈದಾನದ ಪಾರ್ಕ್ ಆಗಿತ್ತು.

ಆ ಲೈಟಿಂಗ್ಸ ಗಳು ಇದ್ದಾವೆ ಹಾಗು ಕತ್ತಲೆಯ ವಾತಾವರನದಿಂದ ಕೂಡಿದೆ.

ವಾಷಿಂಗ್ ಟಬ್ ಆಗ್ಗಿದ್ದು ಇಲ್ಲಿ ಮೂರು ವಾಷಿಂಗ್ ಟಬ್ ಗಳಿವೆ.